ಹಸಿರು ತುಂಬಿದ ಬೆಟ್ಟ ಗುಡ್ಡ ಗಿಡಮರಗಳು ಮತ್ತೆ ಆಕಾಶ--

ಟ್ರೆಡ್ಮಿಲ್ಸ್ ಇದೆ ಓಡಲು ಸೈಕಲ್ ಇದಾವೆ ಫಿಟ್ನೆಸ್ ಏರಿಯಾ ಸೆಂಟ್ರಲ್ ಎ_ಸಿ ಕೂರಿಸಿದ್ದಾರೆ ಲೈಟ್ ಇದೆ ಫ್ಲೋರೆಲ್ಲಾ ಕ್ಲೀನಾಗಿದೆ .

ಹುಲ್ ಐತಿ. ಒಂದುಕ್ ನೀಲಿ ಕಲರ್ ಮನಿ ಕಾಣಕತ್ತಿತಿ ಒಂದು ಬಿಳಿ ಕಲರ್ ಮನಿ ಕಾಣಕತ್ತಿತಿ ಬೈಕ್ ಮೇಲೆ ಗಾಡಿ ನಂಬರ್ ಬರಿದೈತೆ.

ಹುಲ್ಲು ಬೆಟ್ಟ ಗುಡ್ಡ ನಿಸರ್ಗದ ಫೋಟೋ ಇದು ಒಂದು ಗಿಡ ಕಾಣುತ್ತಿದೆ ಗಿಡದ ತುಂಬಾ ಎಲೆ ಇದೆ ಗಿಡ ಮರಗಳು ಇದಾವೆ.